ಈ ದೃಶ್ಯದಲ್ಲಿ ಆಟ ಆಡುವ ಮೈದಾನ ಕಾಣಿಸುತ್ತಿದೆ ಅದು ನೋಡಲು ಸುಂದರವಾಗಿದೆ ಮತ್ತು ಚೆನ್ನಾಗಿದೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವ ದೃಶ್ಯವೂ ಒಂದು ಹೋಟೆಲ್ನಲ್ಲಿ ಕಾಣ ಕಾಣಿಸಿರುವ ಆಹಾರದ ರೀತಿ ಕಾಣಿಸುತ್ತಿದೆ ಮತ್ತು ಇದು ನಗರ ಪ್ರದೇಶದ ಆಹಾರವಾಗಿದೆ.

ಮತ್ತೆ ದೂರದಲ್ಲಿ ಅಲ್ಲಿ ಇಲ್ಲಿ ಸಣ್ಣ ಮನೆಗಳ ರೀತಿಯಲ್ಲಿ ಕಾಣುತ್ತದೆ ಇದು ನೋಡಲು ತುಂಬಾ ಚೆನ್ನಾಗಿದೆ.

ಈ ಚಿತ್ರದಲ್ಲಿ ನಗರ ಪ್ರದೇಶದಲ್ಲಿ ಕಂಡು ಬರೆಯ ಬರುವ ಶಾಲೆ ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ಹಲವಾರು ಕಾರುಗಳು ಕಾಣಿಸುತ್ತಿವೆ ಮತ್ತುಅದನ್ನು ಚಲಾಯಿಸುತ್ತಿರುವ ಮನುಷ್ಯರು ಕೂಡ ಕಾಣಿಸುತ್ತಿದ್ದಾರೆ ಅವರು ಒಂದು ಸಮಾರಂಭಕ್ಕೆ ಬಂದ ರೀತಿಯಲ್ಲಿಕಾಣಿಸುತ್ತಿವೆ ಅದೇ ರೀತಿ ಹಲವಾರು ಗಿಡಗಳು ಕಾಣಿಸುತ್ತಿವೆ.